ಮತ್ತೆ ನಿಮ್ಮ ಗೆಳೆಯರೆಲ್ಲ ಎಂತ ಮಾಡ್ತಿದ್ದಾರೆ? ಗೆಳೆಯರೆಲ್ಲ ಇದ್ದಾರೆ ಮನೆಯಲ್ಲಿ ಕೆಲವರು ಸುತ್ತಾಡಲಿಕ್ ಹೋಗ್ತಾರೆ ಹಾ ಹಾ ಹಾ. College ಅಲ್ಲಿ ಇದ್ದಿದ್ರೆ ಒಳ್ಳೆದಾಗ್ತಿತ್ತು.

ಹಾಗೆ, ಎರಡು ವಾರ ಅಲ್ಲ ನಿಮ್ಗೆ ರಜೆ? ಅಹ್ ಹೌದ್, ನಿಮ್ಗೆ ಎಷ್ಟು ವಾರ ಉಂಟು?

ಹೌದ್ ಅಹ್ ನಮ್ದಾಯ್ತು college ಇದು ನಾವು ಲಾ~ ಅಹ್ final last year ಅಲ್ಲಿ ಇದ್ದೇವೆ. ಹೌದಾ ಅಹ್ ಹ್ಮ್.

ಅಹ್, ಇನ್ನೊಮ್ಮೆ ಸಿಗುವ?

ಹಾ ಹುಷಾರಿದೀನಿ ನೀವ್ ಹೇಗಿದ್ದೀರಾ?

ಆ ಮತ್ತೆ ಏನ್ ಮಾಡ್ತಿದ್ದೀರಾ ರಜೆಯಲ್ಲಿ?

ಆ ರಜೆಯಲ್ಲಿ ಮನೆಯಲ್ಲಿ ಇದೇನೆ ಮತ್ತೆಂತ ಮಾಡೋದು . ಹೌದು ಅದು ಒಳ್ಳೆ ಹವ್ಯಾಸಗಳನ್ನು ಇಟ್ಕೊಂಡ್ರೆ ಮತ್ತೆ ಕೆಲ್ಸಕ್ಕೆ ಹೋಗುವಾಗ. ಅದೇ ಅದೇಅದು ಆ ಹೌದು ತುಂಬಾ.

ಹೌದು ಏನ್ ಓದ್ತಾ ಇದ್ದೀರಾ ಹವ್ಯಾಸ ಏನ್ ರೂಡಿಸ್ಕೊಂಡಿದ್ದಿರಾ? ಹಾ ನಾನು ಅಂದ್ರೆ ಈಗ ಮನೇಲಿ ಇದ್ದೇನೆ ಅಲಾ.

ಹಾಗೆ ಒಂದು ಮನೇಲಿ ಗಿಡಗಳಿಗೆ ಎಲ್ಲ ಇದು ಮಾಡೋದು ಆ ಗಿಡಗಳನ್ನು ಸ್ವಲ್ಪ ನೋಡ್ಕೊಳುದು ಹಾಗೆ ಎಲ್ಲ ಮಾಡ್ತಾ ಇದ್ದೇನೆ ಮತ್ತೆ ಸ್ವಲ್ಪ ನನ್ನದೆ ಹಾಗೆ ಒಂದು ಸ್ವಲ್ಪ ಚಿತ್ರಕಲೆ ಹಾಗೆ ಹೀಗೆ.

ಗಿಡಗಳನ್ನು ನೆಟ್ಟು ಅದ್ರಲ್ಲಿ ಹೂ ಎಲ್ಲ ಆಗುವಾಗ ಒಂದು ದುಂಬಿ ಎಲ್ಲ ಬರ್ತದೆ. ಹಾ ಹೌದು ಅದನ್ನು ನೋಡುವಾಗ ಖುಷಿ ಆಗ್ತದಲ್ಲಾ? ಹೌದು ಚಿತ್ರ ಆ ಚಿತ್ರದಲ್ಲಿ ಯಾವದೆಲ್ಲ ನೀವು ಪ್ರಯತ್ನ ಪಟ್ರಿ? ಅಲ್ಲ ನಾನು ಅಂದ್ರೆ ಹೀಗೆ ನಮ್ಮದು ಒಂದು ನೋಡಿದ ಚಿತ್ರವನ್ನು ಮಾಡುವ ಅಂತ. ಸುಮ್ನೆ ಮನೇಲಿ ಕೂತಿದ್ದೇನಲ್ಲ so ಅದು ಒಂದು ಚೆಂದಕ್ಕೆ ಬರ್ಲಿ ಅಂತ ಅದೊಂದು ಹಾಗೆ ಮತ್ತೆ . ಮತ್ತೆ ಪುಸ್ತಕಗಳನ್ನು ಯಾವ್ದಾದ್ರು ಓದ್ತಾ ಇದ್ದೀರಾ? ಹಾ ಕೆಲವು ಸಿಕ್ಕಿದ್ರೆ ಒದ್ತೆನೆ ನಾನು ಅಂದ್ರೆ ಕತೆ ಪುಸ್ತಕ ಎಲ್ಲಾ ಇರ್ತದಲ್ಲ.

ಅದನ್ನು ಓದ್ಲಿಕ್ಕೆ ಖುಷಿ ಆಗ್ತದೆ ನಂಗೆ ನಂಗೆ ಮತ್ತೆ ಸಣ್ಣ ಕತೆ ಅಂತ ಹೇಳಿದ್ರೆ ಭಾರಿ ಇಷ್ಟ.

ಹಾ ಹಾಗೆ ಹಾ ಪುಸ್ತಕಯೆಲ್ಲ ಸಿಕ್ಕಿದ್ರೆ ಅದನೊಂದು ಓದುದು ಮತ್ತೆ ಸಣ್ಣ ಮಕ್ಕಳಿಗೆಲ್ಲ ತುಂತುರು ಎಲ್ಲ ಬರ್ತದಲ್ಲ? ಹಾ ಹೌದು . ಹೌದು ಹೌದು ಅದಿಕ್ಕೆ ನಾನು ಮತ್ತೆ ಹಾಗೆ ಅದನ್ನು ಸಹ ಒದ್ತೆನೆ.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 ಹಾಗೆ ಮತ್ತೆ ನಿಮ್ಮದು ಎಂತಾದ್ರೂ ಹವ್ಯಾಸ ಉಂಟಾ?

ಹಾ ಅದೇ ನಾನು ಪುಸ್ತಕ ಓದುದು ಮತ್ತೆ ಕೇಳುದು ಅದೆಲ್ಲ ಸ್ವಲ್ಪ ಮನಸಿಗೆಯೆಲ್ಲ ಖುಷಿ ಕೊಡ್ತದೆ.

ನಿಮಿಗೆ ಎಂತ ಇಷ್ಟ ಅಂದ್ರೆ?

ಓ ಚೆಂದಾ ತುಂಬಾ ಚಂದ ಇರ್ತದೆ ಅವ್ರ ಹಾಡು. ಹಾ ಮತ್ತೆ?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

ಮತ್ತೆ ಯಾವ್ದೆಲ್ಲ ಗಿಡಗಳನ್ನು ನೆಡ್ಲಿಕ್ಕೆ ನೀವು ಪ್ರಯತ್ನಿಸಿದ್ರಿ ಹೂವಾದ್ದ?

ಅದ್ರದೊಂದು ಹೂ ಆಗುವಾಗ ಚಂದ ಕಾಣ್ತದೆ ಅದು.

ಅದು ಬದಕುವಾಗ ಆಗುದು ಖುಷಿಯೇ ಬೇರೆ. ಹ್ಮ್ ಹಾ ತರಕಾರಿ ಗಿಡಗಳನ್ನು ಎಲ್ಲಾ ನೆಟ್ರೆ ನಮ್ಗೂ ಮನೆಯೊಗೆ ಉಪಯೋಗ ಆಗ್ತದೆ. ಹೌದೌದು ಅದು ಹೌದು ನನ್ನದು ಹೂ ಹೂ ಗಿಡ ಮಾತ್ರ ಅದ್ರದ್ದು ಹೂ ಎಲ್ಲ ಆಗುವಾಗ ಬಾರಿ ಚೆಂದ ಕಾಣ್ತದೆ ಮನೆ ಮುಂದೆ . ಮತ್ತೆ ಅದಿಕ್ಕೆ ಒಂದಿಷ್ಟು ಹಕ್ಕಿಗಳು ಎಲ್ಲ ಬರೋವಾಗ ಖುಷಿ ಆಗ್ತದೆ ನೋಡ್ಲಿಕ್ಕೆ ಹಕ್ಕಿ ಒಂದಷ್ಟು ಬರ್ತದಲ್ಲ ಮನೆಗೆ.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 ಹ್ಮ್ ಮತ್ತೆ ಈಗ ಬಿಸಿಲಲ್ಲ ತುಂಬಾ ನೀರು ಹಾಕ್ಬೇಕಾಗ್ತದೆ ಗಿಡಕ್ಕೆ? ಹೌದು ಹೌದು ಮತ್ತೆ ಸಂಜೆದು ಒಂದು ಹಾಕಿದ್ರೆ ಒಂದು ಇರ್ತದೆ ಮದ್ಯಾಹ್ನಯೆಲ್ಲ ಹಾಕಿದ್ರೆ ತುಂಬಾ ನೀರು ಹಾಕ್ಬೇಕಾಗ್ತದೆ.

ಇಲ್ಲ ಸಂಜೆಯೆಲ್ಲ ಹಾಕಿದ್ರೆ ಅದು ಒಂದು ನೀರು ಒಂದು ಸರಿ ಹೀರಿಕೊಳ್ತದೆ ಅಲ್ಲಾ.

ಹಾಗೆ ನಮ್ಮದದ್ದಲ್ಲಿ ಅಲ್ಲಿಂದ ಅಲ್ಲಿಗೆ ನಡಿತದೆ . ಹ್ಮ್ ಮತ್ತೆ painting ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯಾ? ಹಾ painting ಅಂತ ತುಂಬಾ ನಾನು professional ಆಗಿ ಎಂತ ಇಲ್ಲ.

ಹೀಗೆ ಸುಮ್ನೆ ಒಂದು ನೋಡಿದ್ರೆ ಅದು ಒಂದು ತುಂಬಾ ಸುಲಭ ಅಂತ ಅನಿಸಿದ್ರೆ ನೋಡಿ ಮಾಡ್ತೇನೆ.

ಮತ್ತೆ ನಮ್ಗೆ mobile ಅಲ್ಲಿ ಎಲ್ಲ ಸಿಗ್ತದೆ ಅಲ್ಲ ಈಗ ಸುಮಾರು.

ಅದನ್ನೆಲ್ಲಾ ನೋಡಿ ಸುಮ್ನೆ ನೋಡಿ ಮಾಡ್ವ ಮಾಡಿ ನೋಡ್ವ ಅಂತ ಹೇಳಿ ನೋಡುದು.

ನೀವು ಚಿತ್ರಕಲೆ painting ಮಾಡಿದ್ರೆ ನನ್ಗೆ photo send ಮಾಡಿ.

ಆ ಹಾ ಮತ್ತೆ ನಮ್ಮದು ಹೀಗೆ ಹೂ ಎಲ್ಲ ಗಿಡ ಎಲ್ಲ ಇರ್ತದಲ್ಲ.

ಹಾಗೆ ಅದ್ರದೊಂದು mobile ಎಲ್ಲಾ photo ತೆಗ್ದು ಸ್ವಲ್ಪ edit ಎಲ್ಲಾ ಮಾಡಿ ಅದೊಂದು ಖುಷಿ ಕೊಡ್ತದೆ. ಹಾ ಅದು ಹೂ ಎಲ್ಲಾ ಆದದ್ದು ದೇವರಿಗೆಲ್ಲಾ ನೀವು ಇಡ್ತೀರಾ?

ಕಟ್ಟಿ ಇಡುದುಅಂತೇನಿಲ್ಲ ಹೀಗೆ ತಂದು ಇಡುದು ಹಾಗೆಲ್ಲ ಮಾಡ್ತೇವೆ.

ಹಾಗೆ ಮತ್ ಆ ಹೂ ಆದದೆನೆಲ್ಲ ಚೆಂದ photo ಎಲ್ಲಾmobile ಅಲ್ ತೆಗ್ದು. ಹಾ ಮತ್ತೆ? ಮತ್ತೆ edit ಎಲ್ಲಾ ಮಾಡಿ ಸ್ವಲ್ಪ ಅದೊಂದು ಖುಷಿ ಆಗ್ತದೆ ನೋಡ್ಲಿಕ್ಕೆ ಮತ್ತೆ. ಮತ್ತೆ ನೀವು ಪ್ರಾಣಿಗಳನೆಲ್ಲ ಸಾಕುದು ಅದ್ರಲ್ಲ ಏನಾದ್ರು . ಹಾ ನನ್ನದು ಅದೇ ಮನೆಯಲ್ಲಿ ನಂಗೆ ಅಂದ್ರೆ ನಾಯಿ ತುಂಬಾ ಇಷ್ಟ.

ಮನೆಯಲ್ಲಿ ಹಾಗೆ ಒಂದು ನಾಯಿಯೆಲ್ಲ ಉಂಟು.

ಹ್ಮ್ ಹಾಗೆ ಪಕ್ಷಿಗಳನ್ನೆಲ್ಲ ಸಾಕುವ ಯೋಚನೆ ಏನಾದ್ರೂ ಇದೆಯಾ ಮೀನು aquarium. ಇಲ್ಲ ಇಲ್ಲ ಅಂತದೆಂತ ಇಲ್ಲ.

ನಾವು ಹಾಗೆ ಒಂದು ಮನೆಯಲ್ಲಿ ಅದೇ ನಾಯಿ ಮಾತ್ರ ಇರೋದು .

hai ಹೇಗಿದ್ದಿ?

ಆ ನಾನು ಚೆನ್ನಾಗಿದ್ದೇನೆ, ತುಂಬಾ ದಿನ ಆಯ್ತಲ್ಲ ಮಾತಾಡಿ. ಅದೇ ಅಪರೂಪ ಆಗಿದೆ call ಎಲ್ಲಾ. ಹೌದ್ ಹೌದು late ಆಗ್ತಿದೆ ಅಲ್ಲಾ. ಎಲ್ಲಾ ಹೋಗ್ತುಂಟು ಹಾಗೆ ನಿಂದು? ಹೌದಾ, ಹಾ ಎಲ್ಲಾ ಚೆನ್ನಾಗಿದೆ.

ಹಾ ನಂದು ಕೂಡಾ ಚೆನ್ನಾಗಿದ್ದಾರೆ. . ಏನ್ call ಮಾಡಿದಂದ್ರೆ ನಂದು birthday ಇದೆ okay ಬರೋ ವಾರ. So ಹೌದು so ಒಂದ್ celebration ಇಟ್ಟಿದೀವಿ. So ಅದಕ್ಕೆ ಎಲ್ಲಾರೂ ಬನ್ನಿ, ನೀವು ನಿಮ್ family ಎಲ್ಲಾರೂ ಆಯಿತಾ?. ಹಾ okay okay ಆಯಿತು . ಇದು date ಯಾವಾಗಾ ಹೇಳು? Date date ಬಂದ್ ಬಿಟ್ಟು third January.

ಆಯ್ತಾ ಎಲ್ಲಾರೂ ಬನ್ನಿ, ಆ ಮರೀಬೇಡಿ ಆಯ್ತ. ಹಾ ಹಾ ಅಪ್ಪ ಅಮ್ಮ . ಹಾ, ಮನೆಯಲ್ಲೆ ಆ ಮನೆಯಲ್ಲೆ ಇಟ್ಟಿದೀವಿ ಈ ಸರ್ತಿ so ಬಂದ್ ಬಿಡಿ ಎಲ್ಲರೂ okay ನಾ. ನಂಗೆ ಮರ್ತೇ ಹೋಗಿತ್ತು ನಿನ್ birthday ಅಂತ ಹೇಳಿ ತುಂಬಾ time ಆಯಿತಲ್ಲಾ.

ಅವತ್ತೆಲ್ಲಾ celebrate ಮಾಡ್ತಿದ್ವಿ friends ಎಲ್ಲಾ ಸೇರಿ . ಹೌದು ಹೌದು.actually ಹುಟ್ಟುಹಬ್ಬಕ್ಕಿಂತ ಜಾಸ್ತಿ ಎಲ್ಲಾರು ಒಂದು ಸರ್ತಿ reunite ಆಗೋಣಾಂತ ಸೇರೋಣಾಂತ, ತುಂಬಾ time .

ಹೌದು school ಆದ್ ಮೇಲೆ ಮತ್ತೆ ಎಲ್ಲಿ ಅಂತ ಯಾರ್ದು ಕೂಡಾ ಸುದ್ದಿಯೇ ಇಲ್ಲಾ. ಯಾರ್ದು ಕೂಡ .

ಹಾ ಮಾಡಿದ್ದೆ ರಚನಾ ಶ್ರೇಯಾ ಅವರಿಗೆಲ್ಲಾ call ಮಾಡಿ ಕರ್ದಿದ್ದೇನೆ .

ಹಾ ಎಲ್ಲಾರು ಬರ್ತಾರೆ ಅಂದಿದ್ರು, ನೀವು ಕೂಡಾ ಬಂದ್ ಬಿಡಿ ಆಯ್ತಾ.

ಹಾ ಮತ್ತೆ ಎಂತಾ ವಿಶೇಷಾ?

ಆ gift ಎಲ್ಲಾ ಏನು ತರ್ಬೇಡಿ ಇನ್ನು ಆಯ್ತಾ .

ಹಾ ತಮ್ಮ ತಮ್ಮನ್ನ ಕೂಡಾ ಕರ್ಕೊಂಡ್ಬಂದ್ಬಿಡಿ ಆಯ್ತಾ okay. ಹಾ okay okay ಕರ್ಕೊಂಡು ಬರ್ತೇನೆ. ಸರಿ, ಸರಿ ಮತ್ತೆ ಇನ್ನೊಂದೇನಂದ್ರೆ ಇವ್ಳು ಆ ಶ್ವೇತದ್ number ಇದ್ಯಾ? ನಂಗ್ ಅವಳ number ಸಿಕ್ಕಿಲ್ಲಾ ನಾನ್ ಎಲ್ಲಾರ್ ಹತ್ರಾ ಕೇಳ್ದೆ. ಹೌದಾ, ನೋಡ್ತೇನೆ ನಾನು, ನಾನ್ಸ contact ಅಲ್ಲಿ ಇಲ್ಲಾ. ಆದ್ರೂ ಆವತ್ save ಮಾಡಿದ್ದೇ ನಾದ್ರು ಉಂಟಾ ಅಂತಾ ನೋಡ್ತೇನೆ. ಹೌದಾ ಸರಿ, ಸರಿ. ಅವಳಾ number ಏನಾದ್ರು ಇದ್ರೆ ಆ ಕಳ್ಲಸಿ ಕೊಟ್ಬಿಡಿ ಆಯ್ತಾ? ಮತ್ತೆಲ್ಲಾ contact ಅಲ್ಲಿ ಇದ್ದಾರಾ birthday ಕರೀಲಿಕ್ಕೆ? Birthday ಗೆ ಹಾ ಕರ್ದೆ ಒಂದ್ ಮೂರೂ ನಾಕ್ ಜನರನ್ನ ಕರ್ದೆ ಇನ್ನು ನೊಡಬೇಕು, ತುಂಬಾ ಇವಾಗ ಎಲ್ಲಾರ್ದು phone change ಆಗಿದೆ. ಆವಾಗ phone ಇರ್ಲಿಲ್ಲಾ ಏನ್ತದು ಇರ್ಲಿಲ್ಲಾ, ಇವಾಗ number ಏ ಸಿಗಲ್ಲಾ. ಅದೇ ನೀನು invite ಮಾಡೋವಾಗ ಒತ್ತಾಯ ಮಾಡು ಬರ್ಲೇ ಬೇಕು ಅಂತ ಹೇಳಿ. ಇಲ್ದಿದ್ರೆ ಬರ್ಲಿಕ್ಕಿಲ್ಲ busy ಇರ್ತೇವೆ .

ಹೌದು, ಹೌದು ಹ್ಮ್ ಹ್ಮ್ ಮನೆ change ಆಗಿದೆ ಇವಾಗ ಗೊತ್~ ಗೊತ್ತುಂಟಾ ಬ್ರಹ್ಮಾವರಲ್ಲಿ ಆಗಿದೆ. ಹೌದಾ ನಾನ್ ಕೇಳ್ವಾ ಅಂತ ಅನ್ಕೊಂಡೆ ಮನೆ ಅಂತಾ ಹೇಳಿದಿ ಎಲ್ಲಿ ಅಂತ್ ಹೇಳಿಲ್ಲ ಒಂದ್ ವೇಳೆ change ಏನಾದ್ರೂ ಆಗಿದ್ರೆ ಅಂತ. ಹಾ ನಾನ್ address ಕಳ್ಸಿ ಕೊಡ್ತೇನೆ. ಹಾ okay time ಮತ್ತೆ address ಕಳಿಸಿಕೊಡು ನಂಗೆ.

ನಮ್ಮ ಈಚೆ ಇಂದಾ ಯಾರು ಬರ್ತಾರಂತೆ ? ಆ ಯಾರಿಗೆಲ್ಲ invite ಮಾಡಿದ್ದಿ ನಮ್ಮ side ಇಂದಾ, ನಾವು ಒಟ್ಟಿಗೆ ಬರ್ಬೋದು ಅಲ್ಲಾ. ಹಾ ನಿಮ್ side ಇಂದಾ ಸೇಜಾಲ್, ಲೀಶ ಅವರೆಲ್ಲ ಬರ್ತಾರೆ ಅವರ್ ಜೊತೆ ಬನ್ನಿ. ಹೌದಾ ಆಯ್ತ್ ಹಾಗಾದ್ರೆ ಅವರನ್ನಾ contact ಆಗ್ತೇನೆ, ನಾವೆಲ್ಲ ಒಟ್ಟಿಗೆ . ಸರಿ ಆಯ್ತ್ ಹಾಗಾದ್ರೆ. ನಾನ್ ಬೇರೆ ಅವ್ರಿಗೆ call ಎಲ್ಲ ಮಾಡಿ ಕರಿತೆನೆ ಆಯ್ತಾ?